ಜನರು ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ನಿಂತಿದ್ದಾರೆ.

ಇಲ್ಲಿ ಖಾಸಗಿ ಬಸ್ಸೊಂದು ಕಾಣಿಸುತ್ತಿದೆ ಈ ಬಸ್ಸಿನ ಬೋರ್ಡಿನಲ್ಲಿ ಕರ್ನೂಲ್ ಊರಿನ ಹೆಸರಿದೆ.

ಬಹು ಮಹಡಿಯ ಕಟ್ಟದ ಈ ಕಟ್ಟಡವು ಅಪಾರ್ಟ್ಮೆಂಟ್ ಅಂತೆ ಕಂಡುಬರುತಿದೆ.

ಕಟ್ಟಡದ ಆ ಗೇಟ್ ಹಾಕಲಾಕಗಿದೆ.

ಬಹುಮಹಡಿಯುಳ್ಳ ಅಪಾರ್ಟ್ಮೆಂಟ್ ಕಟ್ಟಡ ಕಟ್ಟಡದ ಮಧ್ಯೆ ಒಂದು ರಸ್ತೆ ರಸ್ತೆಯ ಪಕ್ಕದಲ್ಲಿ ಗಿಡಗಳು ಕಂಡು ಬಂದಿವೆ.

ಆ ಪ್ರಾಣಿಯ ಮೇಲೆ ಕುಳಿತಿರುವ ಮನುಷ್ಯನ ವಿಗ್ರಹ.

ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಡ ಕಂಡು ಬಂದಿದೆ.

ಹಾಗು ಕಾರ್ ಮತ್ತು ಬೈಕ್ ಗಳನ್ನೂ ಕಟ್ಟಡದ ಮುಂದೆ ನಿಲ್ಲಿಸಾಲಾಗಿದೆ.